ತ್ತು ರೆಫ್ರಿಜನೆಟರ್ ನ ಒಳಗಡೆ ಹಲವಾರು ತಿನ್ನುವ ಐಸಕ್ರೀಮ್ ಗಳು ಮತ್ತು ಬಾಕ್ಸ್ ಗಳು ನೋಡಬಹುದು.

ಮತ್ತು ಇಲ್ಲಿ ಕೆಲವು ಪೈಪ್ ಗಳನ್ನು ಕಂಡು ಬರುತ್ತಾ ಇದೆ.

ಮತ್ತೆ ಇಲ್ಲಿ ಹಲವಾರು ಬಾಗಿಲು ಮತ್ತು ಕಿಟಕಿಗಳನ್ನು ನೋಡಬಹುದು.

ಇಲ್ಲಿ ಹಲವಾರು ವ್ಯಕ್ತಿಗಳು ನಿಂತುಕೊಂಡಿರುವುದನ್ನು ನೋಡಬಹುದು.

ಮತ್ತು ಇದರ ಮುಂದುಗಡೆ ಆವರಣದಲ್ಲಿ ಹಲವಾರು ಗಿಡಮರಗಳನ್ನು ಹಚ್ಚಲಾಗಿದೆ.

ಮತ್ತು ರಸ್ತೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಗೋಡೆಯ ಮೇಲೆ ತೆಗೆಯಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಬುಕ್ಕಿ ನ ಅಂಗಡಿ ಅನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಂಡು ಬರುತಾ ಇದೆ.

ಮತ್ತು ಇಲ್ಲಿ ಗ್ವಾಡಿಯ ಮೇಲೆ ಕೆಲವು ದೇವರ ಮೂರ್ತಿಗಳನ್ನು ಕೆತ್ತಿದ್ದಾರೆ.

ಮತ್ತು ಕೆಲವು ಪಾತ್ರಗಳನ್ನು ಮತ್ತು ಕೆಲವು ವಸ್ತುಗಳನ್ನು ಇಟ್ಟಿರುವುದನ್ನು ನೋಡಬಹುದು.